ಹಾಗೂ ಇಲ್ಲಿ ಹಲವಾರು ಬೈಕ್ಗಳನ್ನು ನಿಲ್ಲಿಸಿದ್ದಾರೇ ಹಾಗೂ ಒಬ್ಬ ಮಹಿಳೆಯನ್ನು ಹೋಗುವುದನ್ನು ಸಹ ಇಲ್ಲಿ ಕಾಣಬಹುದಾಗಿದೆ ಹಾಗೂ ಇಲ್ಲ ಹಲವಾರು ವ್ಯಕ್ತಿಗಳು ಕೂತಿರುವುದನ್ನು ನೋಡಬಹುದು.

ಇದು ಇಂಡಿಯನ್ ಪೋಸ್ಟ್ ಎ.ಟಿ.ಎಂ ಆಗಿದ್ದು ಇಲ್ಲಿ ಹಲವಾರು ತರಹದ ಸೇವೆಗಳನ್ನ ತೆರೆದುಕೊಳ್ಳಬಹುದಾಗಿದೆ ಹಾಗೂ ಹಲವಾರು ಅಂತೆ ಕಚೇರಿಗಳನ್ನು ಪ್ರತಿಯೊಬ್ಬರು ಕಾಣಬಹುದಾಗಿದೆ.

ಹಾಗೂ ಹಲವಾರು ಪುಸ್ತಕಗಳನ್ನು ಇಲ್ಲಿ ಇಟ್ಟಿರುತ್ತಾರೆ ಹಾಗೂ ಹಲವಾರು ರೀತಿಯ ಪುಸ್ತಕಗಳು ಶಾಲೆಗೆ ಬೇಕಾಗಿರುವ ವಸ್ತುಗಳು ನೋಡಬಹುದು ಹಾಗೂ ಇಲ್ಲಿ ಸಿ.ಸಿ ಕ್ಯಾಮೆರಾವನ್ನು ಹಾಗೂ ಎ.ಸಿ ಯನ್ನು ಕೂಡ ಅಳವಡಿಸಿರುತ್ತಾರೆ ಹಾಗೂ ಡಿಕ್ಶನರಿಗಳನ್ನು ಇಲ್ಲಿ ನೋಡಬಹುದು.

ಇದೊಂದು ರಸ್ತೆಯಾಗಿದ್ದು ರಸ್ತೆಯ ಮೇಲ್ಭಾಗದಲ್ಲಿ ಹಲವಾರು ವ್ಯಕ್ತಿಗಳು ಹೋಗುತ್ತಿರುತ್ತಾರೆ ಹಾಗೂ ಎರಡು ಕಾಂಪ್ಲೆಕ್ಸ್ ಗಳನ್ನು ನೋಡಬಹುದಾಗಿದೆ ಹಾಗೂ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿರುತ್ತಾನೆ.

ಹಾಗೂ ಒಬ್ಬ ವ್ಯಕ್ತಿ ಕೂದಲನ್ನು ತೆಗೆಯುತ್ತಿರುವ ದ್ರಶ್ಯವನ್ನು ಇನ್ನೊಬ್ಬ ವ್ಯಕ್ತಿ ನೋಡುತ್ತಿರುತ್ತಾನೆ ಹಾಗೂ ಇಲ್ಲಿ ವಿವಿಧ ರೀತಿಯ ತೋರಣಗಳನ್ನು ಕಟ್ಟಿರುತ್ತಾರೆ ಹಾಗೂ ಹಲವಾರು ರೀತಿಯ ಕತ್ತರಿಗಳನ್ನು ಇಲ್ಲಿ ನೋಡಬಹುದಾಗಿದೆ.

ಹಾಗು ಅವರು ಒಂದು ನೆಲದ ಮೇಲೆ ಕೂತಿರುತ್ತಾರೆ ಪಕ್ಕದಲ್ಲಿ ಇನ್ನೊಂದು ಎ.ಟಿ.ಎಮ್ ನ್ನು ಸಹ ಕಾಣಬಹುದಾಗಿದೆ ಹಾಗೆ ಇಲ್ಲಿ ಹಲವಾರು ರೀತಿಯ ಹಣ ಸಂದಾಯವನ್ನು ಹಲವಾರು ರೀತಿಯ ಖಾತೆಗಳನ್ನು ತೆಗೆಯ --

ಇದೊಂದು ಬೋಧಕೇತರ ಬೋಧಿಸುತ್ತಿರುವ ದೃಶ್ಯವನ್ನು ನೋಡುತ್ತಿರಬಹುದು. ಹಲವಾರು ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಟ್ಯೂಷನ್ ಅನ್ನು ಮಾಡುತ್ತಿರುತ್ತಾರೆ ಹಾಗೂ ಒಬ್ಬ ಮಹಿಳೆ ಟ್ಯೂಷನ್ ಮಾಡುತ್ತಿರುವ ದೃಶ್ಯವನ್ನು ಇಲ್ಲಿ ನೋಡಬಹುದಾಗಿದೆ.

ಹಲವಾರು ಮಕ್ಕಳು ಆಟ ಆಡುವ ದ್ರಶ್ಯವನ್ನು ನೋಡಬಹುದಾಗಿದೆ ಹಾಗು ಕುರ್ಚಿಯಲ್ಲಿ ಕೆಲವು --

ಹಾಗೂ ಒಬ್ಬ ಮಹಿಳೆ ನಿಂತಿರುವ ದೃಶ್ಯವನ್ನು ಸಹ ಕಾಣಬಹುದು ಹಾಗು ನೋಡಬಹುದಾಗಿದೆ.

ಇದೊಂದು ದೊಡ್ಡದಾದ ಸಮಾರಂಭದ ಚಿತ್ರವಾಗಿದ್ದು ಸಮಾರಂಭದ ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ಭಾಗವಹಿಸುತ್ತಾರೆ ಹಾಗು ಹಲವಾರು ರೀತಿಯ ದೇವರುಗಳ ಮೂರ್ತಿಯನ್ನು ಇಟ್ಟಿರುತ್ತಾರೆ ಇಲ್ಲಿ ಕೃಷ್ಣನ ಮೂರ್ತಿ ಮತ್ತು ರಾಧೆ ವಿಗ್ರಹವನ್ನು ಕಾಣಬಹುದು .